ಇದು ವ್ಯಾಯಾಮ ಸ್ಥಳ ಆಗಿದೆ ಇದ್ರಗೆ ಏನ್ ಮಾಡತರಂದ್ರ --

ಈ ಚಿತ್ರದಗ ನಾವು ಆಟೋ ರಿಕ್ಷಾ ನಾವ ಇದಕ್ಕ ಇನ್ನು ಏನ್ ಅಂತಿವಂದ್ರೆ ಟಂಟಂ ಅಂತ ಕರೀತೀವ್ರಿ. ಇದರೊಳಗೆ ನಾವಯೆಲ್ಲಾ ಜನರು ಕುಡ್ರತಿವರೀ.--

ಯಾವದೋ ಒಂದು ಕಾರ್ಯಕ್ರಮ ಆಗಬೇಕಾದ್ರು ಮೊದಲು ಗಂಗ ಮಾತ ಪೂಜೆ ಮಾಡತೀವಿ ಹಂಗ ಇಲ್ಲಿ ಎಲ್ಲಾ ಜನರು ಸೇರಿ ಗಂಗಾಮಾತೆ ಪೂಜೆಯನ್ನು ಮಾಡತಾಇದಾರೀ ಎಷ್ಟು ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದರ್.

ಒಂದ ವ್ಯವಹಾರದಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ --

ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರನಲ್ಲಿ ಇರುವಂತಹ ಹೈಕೋರ್ಟ್ ಉಚ್ಛ ನ್ಯಾಯಾಲಯ ಆಗಿದೆ.

ಈ ರೈಲ್ವೆಯಿಂದ ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಹಾಗು ಒಂದೇ ಸಮಯದಲ್ಲಿ ಬಹಳಷ್ಟು ಜನರು ಒಂದು ಸ್ಥಳದಿಂದ ಇನೊಂದು ಸ್ಥಳಕ್ಕೆ ಹೋಗತಾರೆ.

ಇದು ಮಕ್ಕಳಿಗೆ ಅತ್ಯಂತ ಪ್ರಿಯವಾದಂತಹ ಜಾಗ ಮಕ್ಕಳು ಸ್ವಲ್ಪ ರಜೆ ಇದ್ರೆ.

ಅಹ್ ಇನೊಂದು ದೊಡ್ದದ ಒಂದ ಇದೆ ಅಲ್ಲೂ ಬರ್ತ್ ಡೇ ಪಾರ್ಟಿ ಎಲ್ಲಾ ಮಾಡಬಹುದು ಅದೆಲ್ಲಾ ಅನುಕೂಲ ಮಾಡಿಕೊಡತಾರೆ ಅದೂ ಮಾಡಬಹುದು ತುಂಬಾ ಚನ್ನಾಗಿದೆ ಇದು.

ಈ ಚಿತ್ರದಲ್ಲಿ ನಾವು ಎಷ್ಟು ಚೆನ್ನಾಗಿರೋ ಅಂತ ಬ್ಯಾಗ್ ಗಳಿನ್ನ ನೋಡ್ತಾ ಇದ್ದೇವೆ. ನೋಡ್ತಾ ಇದ್ರೆ ತಗೊಳ್ಬೇಕ್ ಅಂತ ಅನ್ನಿಸ್ತಾ ಇದೆ ಎಸ್ಟ್ ಚೆನ್ನಾಗಿರೋ ಬ್ಯಾಗ್ ಗಳಿದಾವೆ.